ಎಲ್ಲ ತುಂಬಾನೇ ಚೆನ್ನಾಗಿರೋದು ಅವ್ರು ಯಾವುದೇ ಡ್ರೆಸ್ ಹಾಕೊಂಡು ಏನು ಮಾಡಿದ್ರುನು ಕ್ಯೂಟ್ ಕ್ಯೂಟ್ ಆಗಿ ಕಾಣಿಸ್ತಿರ್ತಾರೆ.

ಬುಕ್ಸ್ ಸಿಗುತ್ತೆ ಪೆನ್ ನಮಗೆ ಬೇಕಾಗಿರುವ ಐಟೆಮ್ಸ ಎಲ್ಲ ಬೇಗಾನೆ ಸಿಕ್ ಬಿಡುತ್ತೆ ಏನಾದ್ರು ಬೇಕು ಅಂದ್ರೆ ಪರ್ಚೆಸ್ ಮಾಡೋದಕ್ಕೂ ಈಜಿ ಆಗುತ್ತೆ.

ಸಲೂನ್ ಅವರು ಮಾತ್ರ ತುಂಬಾನೇ ಗ್ರೇಟ್ ಅನ್ಕೋಬೇಕು ಯಾವ ತರ--

ಸೆಂಟ್ ಫಿಲೋಮಿನಾಸ್ ಇದು ಗರ್ಲ್ಸ್ ಗು ಸಪರೇಟ್ ಇದೆ ಬಾಯ್ಸ್ ಗು ಸಪರೇಟ್ ಇದೆ ಕೋ ಎಜುಕೇಷನ್ ಕೂಡ ಇದೆ ಬಳ್ಳಾರಿಯಲ್ಲಿರೋದು ಎಜುಕೇಷನ್ ತುಂಬಾನೇ ಚೆನ್ನಾಗಿದೆ.

ಬೆಳಿಗ್ ಬೆಳಿಗ್ಗೆ ಸನ್ ರೈಸ್ ನೋಡೋದೇ ಒಂತರ ತುಂಬಾ ಚೆನ್ನಾಗಿರುತ್ತೆ ಆ ವ್ಯೂ .